ಅದ್ ಹೌದು ಅದ್ ಹೌದು ಎಷ್ಟು ದನ ಉಂಟು ನಿಮ್ಮಲ್ಲಿ. ನಮ್ಮಲ್ಲಿ ನಮ್ಮದ್ ಎರಡೇ ಇರುದು. ಹೌದಾ, ಮತ್ತೆ ಎರ~ ಎರೆಹುಳದ್ದು ಗೊಬ್ಬರಸ ಒಳ್ಳೇದಂತಲ್ಲ. ಹೌದು ಹೌದು. ಅದು ನಾವೂ ಮರದೆಲ್ಲ ಕಸ ಎಲ್ಲ ಬೀಳುತ್ತೆ ಅಲ ಅದನ್ ಹಾಕಿ ಮತ್ತೆ ಸೆಗಣಿ ಹಾಗೆ ಸೆಗಣಿ ಹಾಕಿ ಇಡ್ಬೇಕು.

ಒಂದ್ ಎರಡು ವಾರ ಇಟ್ಟ್ರೆ ಎರೆಹುಳ ಒಂದ್ ಎರಡು ಎರೆಹುಳ ಬಿಟ್ಟ್ರೆ ಅದೆ ತಿಂದು ತಿಂದು ಖಾಲಿ ಮಾಡಿ ಅದ್ರದ್ದು ಗೊಬ್ಬರ ಒಳ್ಳೆ ಬರುತ್ತೆ. ಅದ್ ಹೌದು ಹೌದು. ಮಲ್ಲಿಗೆ ಎಲ್ಲ ಇದೆಯಾ ನಿಮ್ಮಲ್ಲಿ ಮಲ್ಲಿಗೆ ಗಿಡ ಎಲ್ಲ ಇದೆಯಾ? ಮಲ್ಲಿಗೆ ಅಲ್ಲ ತರ್ಕಾರಿದ್ದು ಹಾಕುದು ನಾವು.

ಬೀಜ ಬೀಜ ಎಲ್ಲ ಕೊಡ್ತಿರಾ ನಾವ್ ಕೇಳಿದ್ರೆ?

ನಾವ್ಸಾ ನೆಡ್ತೇವೆ ಗೊಬ್ಬರಸ ಉಂಟಲ್ಲ ನಿಮ್ಮಲ್ಲಿಯೇ ಹಾ ಗೊಬ್ಬರ ಉಂಟು ಎರೆಹುಳದ್ದು ಗೊಬ್ಬರ ಉಂಟು ಉತ್ತಮ ಅಲ.

ಎಲ್ಲ ವಿಧದ್ದು ಉಂಟಲ್ಲ ತರ್ಕಾರಿಗಳು ಗಿಡಗಳು. ಹಿರೇ ಕಾಯಿ ಉಂಟು, ಲತ್ತಂಡೆ ಮತ್ತೆ ಬಸಳೆ ಹೇಳ್ತಾರೆ ಅಲ.

ಹಾ ಈಗ ಮಳೆ ನಿಂತ್ರೆ ಮಳೆ ಮಳೆ ಬಂದ್ರೆ ಆಗಲ್ಲ ಮಾತ್ರ ಮಳೆ ಇಲ್ಲದಿದ್ರೆ ಆಗುತ್ತೆ ಅದು.

ಹ ಹ ನಮ್ಗ ನಿಮ್, ಅದೆ ನಮ್ಗೆ ಕೊಡಿ ನೀವು. ಯಾವಾಗ ಬರ್ಬೇಕು ಹೇಳಿ ನಿಮ್ ಆಚೆ ಬರ್ತೇವೆ. ಹಾ ಬನ್ನಿ ಯಾವಗಾದ್ರು. ಅಂದ್ರೆ ಇದೆಲ್ಲ ಏನು mix ಇರಲ್ಲ ಅಲ ಹೊರಗಿಂದ ತಂದ್ರೆ ಎಲ್ಲ ಅದಕ್ಕೆ ಈಗೆಲ್ಲ ರಾಸಾಯನಿಕ ಗೊಬ್ಬರ ಎಲ್ಲ ಹಾಕಿ ಅದು ನಮ್ಮ ಆರೋಗ್ಯದ ಮೇಲೆಸ ಪರಿಣಾಮ ಬೀರ್ತದೆ.

ಹಾ ಮತ್ತೆ ನೀವ್ ಹೀಗೆ ಗಾಡಿ ಅಲ್ಲಿ ಕೊಟ್ಟ್ರೆ ಗಾಡಿ ಕಳಿಸಿದ್ರೆ load ಮಾಡಿ ಕಳಿಸ್ತೀರಲ್ಲ ನಮ್ಮ ಆಚೆ ನಮಗೆ

ನಿಮ್ಗೆ ಕೊಡುವ ಯಾಕಂದ್ರೆ ನಾವು ತುಂಬ ಮಾಡಲ್ಲ ನಮಗೆ ಒಂದೂ ಎರಡು ಮೂರೂ family ಕುಟುಂಬದವರಿಗೆ ಬೇಕಾದಷ್ಟು ಮಾಡುದು ಅಷ್ಟೆ.

ಮತ್ತೆ ಅದು ಹಾಲು ಇದೆಯಾ ಹಾಲು ಕೊಡ್ತಿರಾ ನೀವು dairy ಗೆ? ಹಾ ಹಾಲು ಕೊಡ್ತೇವೆ ಇಲ್ಲಿ ನಮ್ದು ಏಳ್ ಎಂಟು ಮನೆಗೆ ಕೊಡ್ತೇವೆ ಹಾಗೆ.

ಅಂದ್ರೆ ಹಾ ಒಂದು ದನ ಮಾತ್ರ ಈಗ ಕೊಡುದು ಇನ್ನೊಂದು ದನ ಕೊಡ್ಲಿಕ್ಕಾಗ್ಲಿಲ್ಲ. ಅಲಾ ಹುಲ್ಲೆಲ್ಲಾ ನಮ್ಮಾಚೆ ಎಲ್ಲ ಹುಲ್ಲು ಉಂಟು ದ~ ದನದ ಹುಲ್ಲು. ನಿಮಗೆ ಬೇಕಿದ್ರೆ ಕೇಳಿ. ಹಾ ಹು ಇಲ್ಲಿ ಹುಲ್ಲಿದ್ದೆ ಸ್ವಲ್ಪ ತೊಂದರೆ. ಅಲ ನಮ್ಮಾಚೆ ಈಚೆ ಎಲ್ಲ ಇದೆ.

ಮತ್ತೆ ಅದೆ ಗೊಬ್ಬರ ಈಗ ತರ್ಕಾರಿ ಎಲ್ಲ ಸಿಗುದೆ ಇಲ್ಲ ಅಲ. ಹೌದು ಹೌದು. ತೆಂಗಿನಕಾಯಿ ಎಲ್ಲ ಇದೆ ಅಲ ಆಚೆ ನಿಮ್ಮಾಚೆ. ಹಾ ತೆಂಗಿನಕಾಯಿ ಉಂಟು ಒಂದೂ ಏಳ್ ಎಂಟು ಮರ ಉಂಟು.

ತೆಂಗು ಅದಿಕ್ಕೆಲ್ಲ ಒಳ್ಳೆದು ಒಳ್ಳೆದಲ ಅದೆಲ್ಲಾ rate ಕೂಡ ಹೊರಗಡೆ ಒಳ್ಳೆದಿದೆ.

ಹ ಅದಕ್ಕೆಸ ಗೊಬ್ಬರ ಹಾಕ್ಬೇಕು ಹೌದು ಹೌದು ಹೂವಿನ ಗಿಡ ನಿಮ್ಮಾಚೆ ಹೂವಿನ ಗಿಡ?

ಹೂವಿನ ಗಿಡ ಉಂಟು ಹಾಗೇನ್ ವಿಶೇಷ ಇಲ್ಲ ಇಲ್ಲಿದೆ.

ಹ ದಾಸವಾಳ ಮಲ್ಲಿಗೆ ಜಾಜಿ ಎಲ್ಲ. ಮಲ್ಲಿಗೆ ಎಲ್ಲ ಮಾಡ್ಲಿಲ್ಲಾ ಮಲ್ಲಿಗೆ ಎಲ್ಲ ಮಾಡಿದ್ರೆ ಒಳ್ಳೇದು ಅಲ ಈಗ ಅದಕ್ಕೆ rate .

ಹ ಹಾ ಒಳ್ಳೆ ಸಿಗುತ್ತೆ ಈಗ, ಈಗ ಮದ್ವೆದೆಲ್ಲ time ಅಲ. ಹೌದು ಮತ್ತೆ ಹಿಂದೆ ಇರ್ಬೇಕು ಅದು ಮಾಡ್ಲಿಕ್ಕೇನೆ ಕಷ್ಟ.

ಹೌದೌದು ಹುಳ ಬಂದ್ರೆ ಕಷ್ಟ. ಹೌದೌದು ಅದ್ರಲ್ಲಿ ಪಕ್ಕ ಹುಳ ಬರುದು.

ಅದಕ್ಕೆಲ್ಲಾ ಮದ್ದೆಲ್ಲ ಹಾಕ್ಬೇಕು ಅದಕ್ಕೆ ಮದ್ದ್ ಹಾಕುದಕಿಂತ ಇದು ಒಳ್ಳೆದು ಎರೆಹುಳ ಗೊಬ್ಬರ ದನದ ಸೆಗಣಿದು.

ಹ ಅದು ಎಲ್ಲರಿಗೆಸ ಮಾಡಬೋದು ಅದು.

ಮತ್ತೆ ಆಯ್ತು ನಾನು ಸ್ವಲ್ಪ ಹೊರಗೆ ಹೋಗ್ಲಿಕ್ಕೆ ಉಂಟು. ಆಯ್ತಾಯ್ತ ಆಯ್ತು ಮತ್ತೆ ಮಾಡಿ ಮತ್ತೆ ಮಾಡಿ.

Okay okay okay bye bye bye .

ಹ ನಾನ್ ಚನ್ನಾಗಿದ್ದೇನೆ ಐಶ್ವರ್ಯಾ, ನೀವ್ ಹೇಗಿದ್ದೀರ? ಹ, ನಾನೂ ಚನ್ನಾಗಿದ್ದೇನೆ.

ಮತ್ತೆ ಹೇಗಿದೆ ನಿಮ್ ಕಡೆ ಮಳೆಯೆಲ್ಲ, ಇವಾಗ? ಆ, ಹೋದ್ವಾರ ಸ್ವಲ್ಪ ಮಳೆ ಇತ್ತು.

ಇವ~ ಇವಾಗ ಅಷ್ಟು ಇಲ್ಲ, ಇವಾಗ ಸ್ವಲ್ಪ ಬಿಸ್ಲೆಲ್ಲ ಇದೆ, ನಿಮ್ಕಡೆ?

ನಮ್ಕಡೆನೂ ಅದೇ, ಹೋದ್ವಾರ full ಮಳೆ ಅಲ್ಲ? ಇವಾಗ ಮೊನ್ನೆ Bangalore ಲ್ಲೂ ಮಳೆ, ಇವಾಗ್ ಊರ್ಕಡೆನೂ ಮಳೆ ಶುರುವಾಯ್ತೀವಾಗ, ಅಂದ್ರೆ ಆ ಕಡೆಯೆಲ್ಲ full ಚಂಡಮಾರುತ ಇರುದ್ರಿಂದ, ಈ ಕಡೆ ಇಲ್ಲಿ ಚಳಿಗಾಲದಲ್ಲೂ ಮಳೆ start ಆಗಿದೆ.

ಅದೇ, ಇವಾಗ್ ಸ್ವಲ್ಪ ಅಡ್ಡಿಲ್ಲ ಮಳೆ, ಮೊನ್ನೆಯೆಲ್ಲ ಎ ಸ್ವಲ್ಪ ಜಾಸ್ತಿ ಇತ್ತು, ಇವಾಗ್ ಸ್ವಲ್ಪ ಪರ್ವಾಗಿಲ್ಲ.

ಹ ಇಡೀ ದಿನ ಇತ್ತ ಮಳೆ, ನಿಮ್ಕಡೆ?

ಹ, ಸ್ವಲ್ಪ್ ಕೆಲದಿನ ಸ್ವಲ್ಪ ಬೆಳಗ್ಗೆಲ್ಲ ಇತ್ತು, ಆಮೇಲೆ ಸ್ವಲ್ಪ ಬಿಡದು, ಹೋಗುದು, ಬರುದು ಹಂಗೆಲ್ಲ ಇತ್ತು.

ಇವಾಗ ಅಡ್ಡಿಲ್ಲ, ಪರ್ವಾಗಿಲ್ಲ ಸ್ವಲ್ಪ ಇದಾಗಿದೆ, ಚಂಡಮಾರುತ ಆಯ್ತಲ್ಲ ಇವಗ? ಹೌದು, ಆ, ಇಲ್ಲಿ ಅದೇ, ಹೋದಾ ಇದು ಹೋದ್ವಾರದಲ್ಲೀ, ಅ ಬ ಬೆಳಿಗ್ಗೆ ಮೋಡ ಇರ್ತಾಯಿತ್ತು, ಮತ್ತೊಂದ್ ಎರ್ಡ್ ದಿನ ರಾತ್ರಿಸ ಜೋರ್ ಮಳೆ ಶುರ್ವಾಯ್ತು.

ಈವಾಗ ಪುನ ಬಿಸ್ಲು, ಕೆಲವೊಮ್ಮೆ ಬೆಳಿಗ್ಗೆ ರಾತ್ರ.

ಆ, ಅಂದ್ರೆ ಇಲ್ಲಿ ಅದೇ health ಎಲ್ಲ ತುಂಬ effect ಆಗ್ತದೆ, ಈಗ, viral ಜ್ವರ, ಮತ್ತೆ ಅದು ಕೆಂಪ್ಕಣ್ಣು ಆ ತರ ಎಲ್ಲ, ಮತ್ತೆ ಅದೆ Agriculture ಗೂ ಎಲ್ಲ problem ಆಗ್ತದಲ್ಲ, ನಿಮ್ಕಡೆ? ಹ, ನಮ್ಕಡೆನೂ ಅದೇ, ಇವಾಗಂದ್ರೆ ಗದ್ದೆಯೆಲ್ಲ ಕೊಯ್ಯ್‌ಬೇಕಲ್ಲ? ಹೀಗಾಗಿ, ಈ ವರ್ಷ.

Time ಇವಾಗ, ಇವಾಗ ಮಳೆ ಬಂದ್ರೆ full ಎಲ್ಲ ಚಂಡಿ ಆಗಿ ಹೋಯ್ತೆಲ್ಲ ಗದ್ದೆ ಎಲ್ಲಾ.

ಮತ್ತೀವಾಗ ಮಳೆ ಬಂದ್ರೆ ಈವಾಗ ಹೂ ಎಲ್ಲ ಬಿಡೊದಲ್ಲ, ಗೇರು, ಮಾವೆಲ್ಲ?

ಮಳೆ ಬಂದೆಲ್ಲ ಸ್ವಲ್ಪ ಹಾಳಾಗ್ ಹೋಯ್ತು, ಅದೇ problem ಇವಾಗಂದ್ರೆ, ಮಳೆ ಬೇಕಾದ್ time ಲ್ಲಿ ಬರದಿಲ್ಲ ಆ, ಯಾವಾಗ್ ಬೇಡ ಆವಾಗ್.

ಅಂದ್ರೆ ಈವಾಗ್ ಸ್ವಲ pollution ನ್ನು ಅದೆಲ್ಲ ಜಾಸ್ತಿ ಆಗಿರೋದ್ರಿಂದ, ಸ್ವಲ್ಪ climate ಸ್ವಲ್ಪ vary ಆಗ್ತಿದೆ ಇವಾಗ. ಹ, ಅದೇ ಅಂದ್ರೆ ಈಗ full seasons ಆಚೀಚೆ ಆಗಿ, ಈಗ ವರ್ಷ ಪೂರ್ತಿ ಮಳೆ ಬರ್ತಾ ಉಂಟಲ್ಲ? ಅದೇ ಅದೇ, ಅಂದ್ರೆ full ರೈತ್ರಿಗೆಲ್ಲ ತೊಂದ್ರೆ ಅಲ್ಲ, ಇವಾಗ Bengaluru ಲ್ಲೂ ಅಷ್ಟೇ ಇವಾಗ ಸ್ವಲ್ಪ ಮಳೆ ಬಂದ್ರೆ, ಬೆಂಗ್ಳೂರೇ ಮುಳುಗ್ ಹೋಗ್ಬಿಡುತ್ತೆ, ಆ ಆ ಪರಿಸ್ಥಿತಿ ಆಯ್ತ್ ಇವಾಗ, so ಅದ್ರಿಂದ.

ಮೊನ್ನೆ climate ಇದು ಹ, temperature ರೆಲ್ಲ full down ಆಗಿತ್ತಂತೆ. ಹೌದೌದೌದು, ಮೊನ್ನೆ ಇದಾಗಿ ಸ್ವಲ್ಪ ಇದಾಯ್ತಲ್ವ? ಮತ್ತೆ ಬೆಳಗ್ಗೆ ಮತ್ತ್ ಚಳೀನೂ ಹಂಗೇ ಜಾಸ್ತಿ ಇವಾಗ

ಅದೇ ಮತ್ತ್ ನಿಮ್ಕಡೆಯೆಲ್ಲ ಇದು ಗದ್ದೆಯೆಲ್ಲ ಬೆಳ್ದಿದ್ದೀರ? ನಿಮ್ಕಡೆ ಹೇಗ್ ಆಗ್ತದೆ?

ಹ ಹೌದು, ಇಲ್ಲಿ ಭತ್ತ ಬೆಳೀತಾರೆ.

ಬೊ~ ಭತ್ತ ಎಲ್ಲ ಸ್ವಲ್ಪ ಅದೇ, ಈಗ ಇನ್ನೂ ಕೊಯ್ಲಾಗುವ time ಅಲ್ಲಿ ಮಳೆ ಬಂದ್ರೆ ಅದೇ ಕಷ್ಟ ಆಗ್ತದಲ್ಲ? ಮತ್ತೆ ಇದು ಆ ಕೆಲವು ಕಡೆ ಅಂದ್ರೆ ಎರಡ್ನೆ ಸಲ ಇದು ಉದ್ದು ಅದೆಲ್ಲ ಹಾಕ್ತಾರಲ್ಲ, ಆವಾಗಸ ಅದು ನೀರೆಲ್ಲ ಮಳೆ ಜಾಸ್ತಿ ಬಂದ್ರೆ ಆಚೆ ಈಚೆ ಆಗ್ತದೆ. ಮತ್ತೆ ನೀವು ಹೇಳಿದ ಹಾಗೆ, ಇದು ಮಾವೆಲ್ಲ ಸ್ವಲ್ಪ ಮೋಡ ಬಂದ್ರೂ ಹೂವು ಹೋಗ್ತದಲ್ಲ?

ಅಂದ್ರೆ ಅದೆ ಸ್ವಲ್ಪ ಈಗ ಹೂ ಉದುರಿ ಹೋಗುತ್ತಲ್ಲ ಮಳೆ ಬಂದ್ರೆ, ಬಿಸ್ಲು ಸ್ವಲ್ಪ ಜಾ.

ಹೂ ಉದ್ರಿ ಹೋದ್ರೆ ಮತ್ತೆ full ಇಡಿದು waste ಅದು, ಮತ್ತೆ ಏನ್ ಇದ್ ಆಗ್ಲಿಕ್.

ಅದೇ ಇನ್ನು ಏನಾಗುತ್ತೋ ಗೊತ್ತಿಲ್ಲ ಇವಾಗ್ ನೋಡ್ಬೇಕು , ಅದೀವಾಗ full ಎಲ್ಲ ಕಾಡೆಲ್ಲ ನಾಶ ಆಗ್ತಿರೋದ್ರಿಂದ.

ಹೌದು ಅದೇ, ಈಗ ಇಲ್ಲಾದ್ರೂ ನಮ್ಗೇ ಇಲ್ಲೀ ಉಡ್ಪಿ ಮಂಗ್ಳೂರಲ್ಲಿ ಆ, October ಆ, ಒಳಗ್ ಮಳೆ ನಿಲ್ತಾ ಇತ್ತಲ್ಲ? October ದ್ ತನ್ಕ ಜಾಸ್ತಿ ಬರ್ತಾ ಇತ್ತು, ಮತ್ತೆ , November, December ರಲ್ಲಿ ಅಷ್ಟು ಮಳೆ ಎಂತ ಇರ್ತಿಲ್ಲಿಲ್ಲ. ಈವಾಗ ಆ, ವರ್ಷಪೂರ್ತಿ ಬರ್ತಾನೇ ಉಂಟ್ , December ರಲ್ಲೂ ತುಂಬ time , ತುಂಬ ದಿವ್ಸಯೆಲ್ಲ ಬಂತು. ಹ ಅದೇ ಹೌದು, ಇವಾಗ ಮಳೆಗಾಲ ಯಾವ್ದಂತಾನೇ ಗೊತ್ತಾಗ್ತಿಲ್ಲ

ಸ್ವಲ್ಪ ಕಾಯಿಲೆಯೆಲ್ಲ ಸ್ವಲ್ಪ ಜಾಸ್ತಿ ಅಲ್ಲ ಈಗ, ಮಕ್ಳಿಗೆಲ್ಲ ಜ್ವರ ಮತ್ತೆ cold ಲ್ಲ ಶುರುವಾಯ್ತ.

ಈವಾಗ್ ಮಳೆ ಇದಾಗಿದ್ರಿಂದ, ಮತ್ತೆ ಶೀತ ಎಲ್ಲ ಈಗ, ಎಲ್ಲ ಕಡೆ. ಅದೇ ಅದೇ, school ಲಲ್ಲೂ ಎಲ್ಲಾಂದ್ರೇ parents ಗೆಲ್ಲ ಹೇಳ್ತಾ ಇದರಂತೆ, ಅಂದ್ರೆ ಆ, ಮಕ್ಳಿಗೆ ಸ್ವಲ್ಪ symptoms ಇದ್ರೂ ಕಳ್‌ಸ್ಬೇಡಿ, ಅಂದ್ರೆ ಒಬ್ರಿಂದೊಬ್ರಿಗೆ ಹರಡ್ತಾ ಹೋಗ್ತದಲ್ಲ? ಹೌದೌದೌದು, ಅದಿವಾಗ ಮತ್ತೆ ಅದೇ, ಕೊರೊನಾ ಜಾಸ್ತಿ ಅಂತ ಹೇಳ್ತಿದ್ರಲ್ಲ ಇವಾಗ? ಹಾ ಹೌದು, ಆವಾಗ ಅದೇ, ಮಳೆ ಅದೇ, ಇದ್ರದ್ದೂ, ಆಮ್ ಜ್ವರದ್ದು ಇದ್ರಲ್ಲೂ ಕೂಡ ಮತ್ತದಕ್ಕೆ ಯಾವ್ದೂ ಕೊರೊನಾದಿದಾ ಜ್ವರ ಇದು viral ಲ್ಲ ಗೊತ್ತಾಗುದಿಲ್ಲಲ್ಲ? ಹೌದೌದು, ಸ್ವಲ್ಪ ಈಗ ಜ್ವರ ಬಂದ್ರೆ, ಜನ ಮತ್ತೆ ಹೆದ್ರ್ಕಂತ್ರಲ್ಲ ಈಗ, ಆ ಮತ್ತ್.

ಹ ಹೌದು.

ಏನಿಲ್ಲ ಹೀಗೇ ಇದ್ದೆ, ಸ್ವಲ್ಪ work ಲ್ಲ ಮುಗ್ಸ್‌ಕೊಂಡು.

ನಂದೂ ಅಷ್ಟೇ ಇವಾಗ work from home .

ನಿಮ್ದು ಹೇಗಾಗ್ತಿದೆ work ಎಲ್ಲ, ಆರಾಮಲ್ಲ? ಮನೆಕಡೆಯೆಲ್ಲ? ಹಾ, ಆರಾಮ್ ಆರಾಮ, ಎಲ್ಲ ಆರಾಮ, ನಿಮ್ಕಡೆಯೆಲ್ಲ ಆರಾಮ ಅಲ್ಲ?

Hai ವಿಶ್ವರತನ್ ಹೇಗಿದ್ದೀರಾ?

ಹ ಹ ಮತ್ತೆ ಊಟ ಎಲ್ಲ ಆಯ್ತಾ?

ನಾನಿವತ್ತೊಂದು ಇದಕ್ ಹೋದೆ ನಮ್ದಿಲ್ಲಿ ಪಕ್ಕದಲ್ಲಿ ಒಂದ್ ಊಟ ಇತ್ ಕೋಲ ಕ್ಕೆ.